ಎನ್.ಸಿ.ಸಿ ಆಫೀಸ್ ನ್ಕೋತೀನಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಹೇ ಮತ್ತೆ ಯೂನಿಟ್ ನ ಎನ್.ಸಿ.ಸಿ ಮೋಟೋ ಹಾಕಿದ್ದಾರೆ ಯೂನಿಟ್ ಇನ್ ದಿ ಡಿಸಿಪ್ಲಿನ್ ಅಂತ .

ಎನ್.ಸಿ.ಸಿ ಅವರು ಬಹಳ ಹೆಲ್ಪ್ ಮಾಡ್ತಾರೆ ಪಾ ಕಷ್ಟದ ಸಮಯದಲ್ಲಿ .

ಸಣ್ಣ ಮೆಮೊರಿಸ್ ಮನಸಲ್ ಅಂತೇ ಚನಾಗಿದೆ ಬಿಡ್ರಿ ಕಾರ್ ನೀವೇನ್ --

ಅಸಾಮಾನ್ಯ ಒಂದ್ ಫ್ಲೂರಿಂಗ್ ಮಾಡಿ ಅದಕ್ಕೆ ಪೈಂಟ್ ಹೊಡೀತಿದಾನೆ ಈ ತರ .

ನನ್ನ ತಮ್ಮ ತಮ್ಮ ತಮ್ಮ ಅಂತ ಕರಿತಿದ್ರು.